ಇಲ್ಲಿ ಒಂದು ದೇವಸ್ಥಾನ ಇದೆ ಅದು ಮುಸ್ಲಿಮರದು ಮಸೀದಿ ಇದೆ ಅದು ತುಂಬಾ ಚೆನ್ನ ಅದು ತುಂಬಾ ಸುಂದರವಾಗಿ ಇರುತ್ತದೆ.

ಮತ್ತೆ ಸ್ಟ್ರಿಂಗ್ ಸ್ಟಿಂಗ್ ಎಲ್ಲಾ ಇದಾವೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತದೆ ಇದರ ಒಳಗೆ ಹೋದರೆ ನಮಗೆ ತುಂಬಾ ಐಟಮ್ಸ್ ಸಿಗುತ್ತವೆ.

ಗಿಡಗಳು ತುಂಬಾ ಚೆನ್ನಾಗಿವೆ ಹಸಿರು ಬಣ್ಣದ ಮತ್ತೆ ಮುಂದೆ ನೋಡಿದರೆ ಬಿಲ್ಡಿಂಗ್ ಮನೆ ಇದೆ.

ಶೂಸ್ ಇವೆ. ಕಲರ್ ಕಲರ್ ಕಲರ್ ಕಲರ್ ಎಲ್ಲೋ ಕಲರ್ ಬ್ಲಾಕ್ ಕಲರ್ ವೈಟ್ ಕಲರ್ ಎಲ್ಲಾ ರೆಡ್ ಕಲರ್ --

ಇಲ್ಲಿ ಈಗ ಬೈಕ್ ಗಳು ನಿಲ್ಸಿದಾರೆ ಫೋರ್ ಬೈಕ್ ಇವೆ ಮತ್ತೆ ಇದು ಮನೆ ಇರಬಹುದು ಎರಡು ಅಂತಸ್ತಿನ ಮನೆ ಇದೆ ಮ--

ಡೋರ್ ಅಂತೂ ಕಾಣಿಸ್ತಾ ಇಲ್ಲ ಹಾ.

ಮತ್ತಿಲ್ಲಿ ಬಾಜು ಒಂದ ಏನೋ ಹಚ್ಚಾರೋ ಮತ್ತೆ ಇದ ಅಂತ್ರ ಜಾಗೀಗಟ್ಲಿ ಏನು ಐತಿ ನಂಗೊತ್ತಿಲ್ಲ.